ಅಲ್ಲಿ ಅವರ ನಂಬರನ್ನು ಕೊಟ್ಟಿದ್ದಾರೆ ಅಲ್ಲಿ ನೋಡಬಹುದು ಮತ್ತೆ ಕೆಳಗೆ ಬಾಡಿ ಬಿಲ್ಡಿಂಗ್ಸ್ ಮತ್ತೆ ಒಂದು ನಗರದ ಹತ್ತಿರವಿದೆ.

ಒಬ್ಬ ವ್ಯಕ್ತಿಯು ಜಿಮ್ ಕೋಚರ್ ಆಗಿರಬಹುದು. ಆ ವ್ಯಕ್ತಿ ಯಾರಿಗೊ ಏನೋ ಜಿಮ್ ಅನ್ನು ಕಲಿಸುತ್ತಿರುವ ಹಾಗೆ ದೃಶ್ಯ ಕಾಣುತ್ತದೆ. ಈ ದೃಶ್ಯ ನೋಡಲು ತುಂಬ ಮಧುರವಾಗಿದೆ.